ನಮ್ಮ್ full ತಯಾರಿ ನಡ್ದೇತ್ ನೋಡ್ರಿ ಪಟ್ಟಿ ಎಬ್ಸಿ ವಿಘ್ನೇಶ್ವರನ್ ತರೋದ್ ಒಂದ್ ಐತ್ರೀ.

ಮಂಡಳಿಗಳ್ ಇರ್ತಾವಲ್ರಿ.

ಹ್ಮ್ ಹಿಂಗಿರ್ತೈತ್ ನೋಡ್ರಿ ಎಲ್ಲಾ ಪಟ್ಟಿ ಎಬ್ಸೋದ್ ರೀ ಎಬ್ಸಿ ಅದೆಲ್ಲ ಮಾಡಿ ಮನಿ ಮನಿಗೂ ಹೋಗಿ ಪಟ್ಟಿ ಎಬ್ಸಕೋಂಬಂದ ಒಂದ್ ಒಂದ ಇಪ್ಪತ್ ಇಪ್ಪತೈದ ಸಾವ್ರ ಅಂದ ತಕ್ಷ್ಣ್ ಒಂದ್ ಹದಿನೈದ್ ಸಾವ್ರದ್ ವಿಘ್ನೇಶ್ವರ್ ತರೂದು.

ಹಾ ಗಣೇಶ್ಚೌತಿ ಆಚಾರ್ಸ್ತೀರ್ ಹಂಗಂದ್ರ. ಹ್ಮ್ ಅಲ್ಲಿಂದ tractor ಒಳ್ಗ ಇಟ್ಟ್ DJ box ಹಚ್ಚಗೊಂಡು ನಾವೆಲ್ಲ ready ಮಾಡಿರ್ತಿವ್ ನಮ್ ಹುಡ್ಗೂರ್ ಎಲ್ಲಾ. ಎಲ್ಲಾ ಗಣಪ್ಪಗ್ ಎಲ್ಲಾ tent ಗಿಂಟ ಎಲ್ಲ ಒಳ್ಗ ಹಾಕಿರ್ತಾರಾ ಅಲ್ಲಿಂದ DJ ಹಚ್ಚಗೊಂಡು enjoy ಹಿಟ್ಟ್. ಅದ್ ಮೇರ್ವಣಿಗೆ DJ ಮಸ್ತ್ ಇರ್ತೇತಲ್ರೀ ಅದ್.

Full ಹಚ್ಚಿ ಜೋಶ್ ಅದೊಂದ್ ಒಂದ್ . ಗ~ ಹಾ ಹೌದಿಲ್ಲ ಗಣ್ಪತಿ ಪ್ರತಿಸ್ಟಾಪನೆ ಮಾಡ್ಬೇಕಾದ್ರುನೂ ಮಸ್ತ್ ಇರ್ತೇತೇತಿ ವಾಪಸ್ ಅದು ಅಂತ್ ಮಾಡ್ತಾರಲ್ಲ ಅದೂ ಮಸ್ತ್ DJ ಎಲ್ಲಾ . ದಿನಾ full ಒಂಬತ್ತ್ ದಿನಾ full ಮತ್ತೇನಪ್ಪ ಅಂದ್ರ ನಮ್ ಹೆಣ್ಮಕ್ಳ್ ಅಂತ್ ಮದ್ವಿ ಆದೋರ್ ಮುತೈದೇರು ಅಂತೇಳಿ ಅವರ್ಗಿ ಹೇಳ್ ಬಿಡ್ತೇವ್ ರೀ ನಸಕಿನ್ ಜಾವ ಬಂದು daily ಇಲ್ಲೇ . ಸಗಣಿ ಎಲ್ಲಾ ತಂದಿರ್ತೇವ್ ರೀ ಅದು ಹಾಕಿ ರಂಗೋಲಿ ಹಾಕೋದ್ರಿ daily ಅಂತ್ ಹೇಳ್ತಿವ್ ರೀ. ಅವ್ರ ಬೆಳ್ಗಿನ್ ಜಾವ ರಂಗೋಲಿ . ಎಲ್ಲಾ colour colour ಲ~ ರಂಗೋಲಿ ಬಿಡ್ಸುದ್. ಓಪಪ್ಸೀರ್ತೇವ ರೀ ಅವ್ರ್ ಬಂದ ಅಬ್ಷೇಕ್ ಮಾಡೋರು ಅಬ್ಷೇಕ್ ಮಾಡ್ತಾರಿ ಅವ್ರ್ ಕೇಳಿ ಇರ್ತಾರ . ಕೇಳ್ತಿವ್ ರೀ ನಾವು ಒಂಬತ್ ದಿನದ್ ಎಲ್ಲರೂ ಮಾಡ್ಕೋತಾರಿ. Starting ನಾವ್ ರೀ first . ನಮ್ ಮನೆಯಿಂದ ಮತ್ತ್ ಮುಗ್ಯಾಗ್ ನಮ್ ಮನಿಯಿಂದ ಮಾಡ್ಸ್ತಿನ್ರೀ. ನೇಮ್ಸೀರ್ತಾರಲ್ರೀ ಹಾ. ಅವ್ರ್ ಬೇಕಾದೋರೇಲ್ರೂ ಮಾಡ್ತಿದ್ರೀ starting last ದಿನಾ ನಾವೇ ಮಾಡ್ತಿವ್ರೀ last ದಿನಾ ಊ~ ಊರಾಗಿದ್ member ಎಷ್ಟ್ ಎಲ್ಲಾ ಊಟದ್ ವ್ಯವಸ್ತೆ ಎಲ್ಲಾ ಅಕ್ಕಿ ಎಲ್ಲಾ ತಗೊಂಬಂದು ಅಚ್ಚಿ. ಸಂತರ್ಪಣೆ ಅಂತಾರಲ್ಲ ಅದಲ್ರೀ. ಹ್ಮ್ ಅನ್ನ ದಾಸೋಹಗ್ ಮಾಡೋದ್ರೀ ಅರಾಮ್ಸೆಲೆಲ್ಲ ಕೋಟ್ರಾಬಿ ವಿಘ್ನೇಶ್ವರ ಗಾನ ಚೌತಿ ಅಂತೇಳಿ ರಕ್ತ ದಾನ ಕಾರ್ಯಕ್ರಮ ಒಂದ್ ಇಡ್ತೇವ್ ರೀ ಅಚ್ಚೆ ವರ್ಷ ಇಟ್ಟಿದೇವ್ ರೀ.

ರಕ್ತದಾನ ವಿಶೇಷ ಅಲ್ರೀ ಯಾರು ಇಡುದಿಲ್ಲ.

ಅದ್ ಜಾಸ್ತಿ ಯಾರು ಇಡದಿಲ್ರೀ ನಾವೇ ಇಟ್ಟಿದಾರ್ ಅವ್ರವೇ public ಬಾಳ್ ಕೇಟ್ ಆತ್ರೀ ಯಾಕಂದ್ರ ಗಣೇಶ್ಚೌತಿ ರಕ್ತದಾನ ಯಾರು ಇಡುದಿಲ್ಲ ನೀವ್ ಇಟ್ಟಿರಂದ್ರ ಕೊಡಬೇಕಂತ್ decide ಮಾಡಿವ್ರೀ ಅಂತ್ಹೇಳಿ ಒಂದ್ ಐವತ್ತ್ ಜನಾ ಹುಡ್ಗುರ್ ಕೊಟ್ಟೇವ್ರೀ.

ಎಲ್ಲ ಮಾಡಿದವ್ರೀ ಆದ್ರೂ ದೇವ್ರ ಎಲ್ಲಾ ಮಾಡಿದಕ್ಕ್ ಅವ್ನ ಖುಶಿಯಿಂದ ಕಳ್ಸಿದ್ವಿ ನಮ್ಗು ಖುಶಿಯಿಂದನೇ ಇಟ್ಟಿದಾನೇ ಮತ್ತೆ ಬರ್ತಾ ready ಮಾಡ್ತಿದಾರ ಮತ್ತೆ ಹೋಗಿ ಮತ್ತೆ ready ಮಾಡೋದ್ರೀ. ಹಾ ಒಂದ್ ವರ್ಷಾನ್ಗಟ್ಲೆ ಮಾಡು ಕೆಲ್ಸ ಅಲ್ರೀ ಅದೆಲ್ಲ ನೀವ್ ಯಾವ್ದ ಮಣ್ಣಿಂದನ ಇದ . ಅವ್ರ್ ready ಮಾಡಿರ್ತಾರಿ ready ಮಾಡಿದ್ ಒಂದ್ ಹದ್ನೈದ್ ಸಾವ್ರ್ರೂಪಾಯ್ ಕೊಟ್ ತಗೊಂಬರ್ತ್ತೇವ್ರೀ ನಾವ್ರೀ.

ಅಲ್ಲಿಂದ ತಗೊಂಬಂದು ಹೂವಾ ಎಲ್ಲಾ ಹಾಕೋಂದು ಅಲ್ಲೇ ಬಂದ್ ತಕ್ಷಣ ಇಲ್ ಒಬ್ ಸ್ವಾಮ್ಗೊಳು ಅಂತ್ ಇರ್ತಾರ ಅಂದ್ರ ಜಂಗಮೋರ್ ಅಂತೇಳಿ ಅವ್ರ್ ಕರ್ಕೊಂಬಂದ್ ಅಬ್ಷೇಕ್ ಮಾಡಾಕ್ start ಮಾಡ್ತೀವ್ರೀ ನಾವ್ರೀ.

ಎಲ್ಲಾ ಅಬ್ಷೇಕ್ . ನೈಸರ್ಗ್ರಿಕನ ಉಪಯೋಗ್ ಮಾಡ್ರಿ ಪಾ ಯಾಕಂ~. ಈ ಕೊಟ್ಟಿದ್ರು ಕೊರೋನಾ time ದಾಗ್ ನಮ್ಗೆ ಗಣಪತಿ ತರಾಕ್ ಕೂಡಾ ಇಲ್ದಂಗ್ ಮಾಡಿದ್ರ್ ನಮ್ ಕೇರೇಲೀ DJ ವಿಘ್ನೇಶ್ವರಗೆ. ಎರ್ಡ್ ವರ್ಷ ಬಾಳ ಅನ್ಬೋಸಿದ್ವಿ ಕೊರೋನಾ ಸಲ್ವಾಗಿ. ಆದ್ರೂ ನಾವ್ಸಾ ಮಾಡುದು ವಿಘ್ನೇಶ್ವರ ಈ ವರ್ಷ ನಮ್ ಕೇರಿಗ್ ಬರೂದ್ ಇತ್ತಂದ್ರೇ ಅವ್ನ್ ದುಲಾಂಡಿ ಮ್ಯಾಲ್ ಬರ್ತಾನ್ ಅಂತೇಳ್ ದೇವ್ರ ಪುನಃ ಎಂತೆಲ್ಲಾ ರೀತಿಯಿಂದ full DJ ಹಚ್ಕೋಂದ್ ಬಂದೇ ಬಿಟ್ಟಾ full ಖುಶಿ ಆಯ್ತು.

ಏ ಆ ಕುಶಿನ ಬ್ಯಾರೆ ಇರ್ತೇತ್ ಬಿಡ್ರಿ dance ಮಾಡೋದು. ಅವಾಗ್ ಎಲ್ರೂ ಬರ್ತಾರೀ dance . ಏನ್ ಜಿಗದಾಟ ಏನ್ ತಯಾರಿ ಬಾರೀ ಅನ್ಸ್ತೇತ್ ಬಿಡ್ರಿ ಅದ್. ಒಂಬತ್ ದಿನಾ ಮನೆಗೇ ಹತ್ತೂದಿಲ್ರೀ ನಾವ್ರೀ ಏಹೇ ಅಲ್ಲೇ ಲಡ್ಡು ಕಳ್ತನ ಮಾಡ್ತಾರ್ ಅಂತ್ ಹೇಳುದು ಅಲ್ಲೇ ಮಲ್ಕೋಲುದು ರಾತ್ರಿ ಎಲ್ಲಾ ಕುಣಿಯೋದು ಅಲ್ಲೇ ಮಾಡೋದು ಅಲ್ಲೇ ಮಲ್ಕೊಂಬಿದಡುದುರಿ.

ಅಲ್ಲಿ ರೀ ಸಿಸ್ತ ರೀ ಎಲ್ಲಾರ್ನೂ ಪೂಜಾರಿಗ್ fix ಇಟ್ಟಿರ್ತೀವ್ರಿ ಅವ್ನ್ ಬಂದ್ daily ಪೂಜಾ ಮಾಡ್ತಾನ್ರಿ. ಅವ್ನ್ ಪೂಜಾ ಮಾಡೂವಾಗ್ ಎಲ್ರೂ ವಿಘ್ನೇಶ್ವರ ವಿಘ್ನೇಶ್ವರದ್ ಒಂದ್ ಯಂತ್ರ ಇರ್ತೇತ್ರಿ. ಅದ್ನೆಲ್ರೂ ಐದ್ನೂರ್ ಒಂದ್ ಸರ್ತಿ ಜಪ ಮಾಡ್ತೇವ್ರಿ ಬೆಳಗ್ಗಿನ್ ಜಾವ ರೀ.

ಮಾಡಿ ಮತ್ತ್ ಹಿಂದಾಗಡಿ ಸಲ್ಪು ಬೆಳಗ್ಗಿನ್ ಜಾವ ನಸಿಕ್ನಾಗ ಐದ್ ಗಂಟೆಗ್ DJ start ಮಾಡಿಂದ್ permission ತೊಗೊಂಬಂದಿರ್ತೀವ್ರಿ already ನಾವ್ರಿ ನಮ್ಮೂರ್ police .

ಕಡೆ permission ಮಾಡ್ಬಿಟ್ಟಾರ್ರಿ ಎಲ್ಲಾ ಪರ್ವಾನ್ಗಿ ಕೊಟ್ರೆನೇ ಮತ್ತ್ ಮುಂದೆಲ್ಲಾ ಕಾರ್ಯಕ್ರಮ.

ಅದು ಮಾಡ್ ಎಲ್ಲಾವುನೂ ಮಾಡ್ಕೋಂತ permission ಇಂದ ಎಲ್ಲಾ ಹಚ್ಚಿ. ಎಲ್ರೂ ಯಾವತ್ತಿನ್ ಒಂಬತ್ದಿನ್ ತನ ನಮ್ಗ್ ಯಾರೂ ಕೇಳಂಗೇ ಇರೋದಿಲ್ಲಾ. ಏ ವಿಘ್ನೇಶ್ವರ ಐತಿ ಎಲ್ರೂ ಖುಶಿಯಿಂದ ಇರೂನ್ ತಗೋರಿ ಅಂತೇಳ್ತರ. light, serial ಎಲ್ಲಾ sharpy light ಎಲ್ಲಾ ತೊಗೊಂಬಂದ್ ಇಡೀ ನಮ್ ಕೇರಿ ಅಷ್ಟೆಲ್ಲಾ ಮಿಂಚಂಗ್ ಮಾಡಿರ್ತೇವ್ರೀ. ಹ್ಮ್. stage decoration ಎಲ್ಲಾ ಭಾರೀ ಆಗಿರ್ತೇತಲ್ರೀ ಅದ್. Full ಮಾಡ್ಕೋಂಡಿರ್ತೇವ್ರೀ ಏನ್ .

ಹ್ಮ್ ರಿ ಈ ಸರ್ತಿ ಸರಿ ತಗೋರಿ ನಮ್ಮಕ್ಕ call ಮಾಡಾಕತ್ತಾಳಾ ಹಚ್ತೀನ್ರಿ.

ನಾನ್ ನಾನ್ ಇದ್ದೇನೆ ಆರಾಮದಲ್ಲಿ ಪರ್ವಾಗಿಲ್ಲ ಎಂತ ಮಾಡ್ತಿದ್ರಿ ರಜೆ ಅಲ್ಲಾ ಇವಾಗ ನಿಮಗೆಲ್ಲ.

ಹು ಹೌದು ನಾನ್ ಇವಾಗ TV ನೋಡ್ತಾ ಇದ್ದೆ. ಹಾ ಆಯ್ತು TV ಬಿಟ್ಟು ಬೇರೆ ಎಂತ ಇಲ್ವಾ ಹೀಗೆ ಅಭ್ಯಾಸ ಅದು ಇದು ಎಂತದು ಇಲ್ವಾ TV ನೋಡ್ತಾ ಇರೋದ?

ಅಲ್ಲಪ್ಪ ನಾನು ಕವಿತೆ ಬರಿತೆನೆ ಕವಿತೆಯೆಲ್ಲ ಬರ್ದಿದ್ದೆನೆ Instagram ಅಲ್ಲಿ post ಮಾಡಿದ್ದೆ ನೀವು ನೋಡ್ಲಿಲ್ವಾ? ಇಲ್ಲ ನಾವು follow ಎಲ್ಲಾ ಮಾಡ್ತಿಲ್ಲ ನಿಮ್ಮನ್ನ ಅಂದ್ರೆ ಹೀಗೆ friends ಅಲ್ಲಾ.

ಹಾಗೆ WhatsApp ಅಲ್ಲಿ ಇರ್ಬೇಕಾದ್ರೆ ನಾನು ಮತ್ತೆ ಬೇರೆ ಕಡೆ ಹೋಗೋದಿಲ್ಲ ಜಾಸ್ತಿ. ಹೀಗೇನೂ ಅಪರೂಪಕ್ಕೆ ಸಿಕ್ಕಿರ್ತಾರೆ ಅವರಿಗೆಲ್ಲ ಎಂತಂದ್ರೆ ಒಂದು ಇದಿರಲ್ಲ ಎಂತ comfortness ಇರುದಿಲ್ಲ number share ಮಾಡ್ಲಿಕ್ಕೆಲ್ಲಾ. ಆ time ಅಲ್ಲಿ ಅಷ್ಟೇ ಅಂದ್ರೆ ತುಂಬಾ ಪೈಕಿ ಇದು ನಾನು WhatsApp ಅಲ್ಲಿ ಮಾತಾಡ್ತೇನೆ ಸಾಕು ಮತ್ತೆ ಹೀಗೆ call ಅಲ್ಲಿ ಮಾತಾಡ್ಕೊಂಡು. ಹೀಗೆ ಮಾತಾಡಿದ್ರೆ ಸಾಕಲ್ಲ ನಮಗೆ ಅದೆಲ್ಲ ಬೇಕಂತಿಲ್ಲ.

ಮತ್ತೆ ನೀವು ರಜೆಯಲ್ಲಿ ಎಂತ ಮಾಡಿದ್ರಿ? ನಮ್ದೆಂತ ರಜೆ ಅಂತ ಹೇಳಿದ್ರೆ. ಹಾ ನಿಮಗೆ ಎರಡೇ ದಿನ ಇದ್ದದಲ್ಲ? ಹೌದು ಎಂತ ಮಾಡೋದು ಕೆಲಸ ಅಲ.

ಮತ್ತೆ ಎಂತ ಎಲ್ಲಾ ಮಾಡಿದ್ರಿ ರಜೆಯಲ್ಲಿ ರಜೆ ರಜೆ ಅಂತ ಅಂತ ಅಂದ್ಬಿಟ್ಟು ಹೇಳಿದ್ದೆ ಆಯ್ತು ನಿಮ್ದು?

ನಾನು friends ಜೊತೆಗೆಲ್ಲ ಹೋಗಿದ್ದೆ picnic ಗೆ.

ಹಾಗೆ friends ಜೊತೆ picnic ಹೋಗಿದ್ದೆ ಅಂದೆ . ಓ ಹೌದಾ okay okay okay ಎಂತ ಎಲ್ಲ ಇತ್ತು ಹೇಗೆ ಹೇಗಾಯ್ತು ಗಮಾತ ಜೋರ? ಹಾ ಗಮ್ಮತ್ತ್ ಹೌದು ಬೇಕಲ ಕೋಟೆಗೆಲ್ಲ ಹೋಗಿ ಬಂದದ್ದು ನಿನ್ನೆ. ಹಾ ಆಗ್ಬೋದು ಮರ್ರೆ ನೀವೇ ಹೋಗಿ ಅಂದ್ರೆ ಈ time ಅಲ್ಲಿ ಹೋಗಿ ಬರ್ತೀರಿ ಇನ್ನು ಮುಂದೆ ಎಲ್ಲಾ ಎಲ್ಲೆಲ್ಲಿ ಹೋಗ್ಬೋದು ಅಲ್ಲ. ನಾವೆಲ್ಲ ಸುತ್ಲಿಕ್ಕೆಲ್ಲ ಹೋಗೋದು ಎಲ್ಲಾ ಬಾರಿ ಕಡಿಮೆ ಹಾಗೆ ಹೋದ್ರೆ ಒಂದು ವೇಳೆ ಎಲ್ಲಾದ್ರೂ ಸ್ನೇಹಿತರ ಜೊತೆ ಎಲ್ಲ ಸೇರ್ಕೊಂಡು ಒಂದು ಚಿಕ್ಕಪುಟ್ಟ. ಒಂದು ದಿವಸದಲ್ಲಿ ವಾಪಸ್ ಬರೋತರ ಇದ್ದ ಹೋಗ್. ನೀವು ಕರಾಟೆ ಮುಂದುವರಿತ ಇಲ್ವಾ ಈಗ? ಕರಾಟೆ ಮಾಡಿದ್ದೇನೆ ಅಂದ್ರೆ ಹೀಗೆ ಒಂದು ಎರಡ್ ಮೂರು tournament ಗೆ ಹೋಗಿದ್ದೆ ಅಲ್ಲೆಲ್ಲ prize ಎಲ್ಲ ಸಿಕ್ಕಿತು ಹ್ಮ್ ಅದು ಖುಷಿಯಲ್ಲಿ ಎಂತ ಆಯ್ತು ಅಂದ್ರೆ ನಮ್ಮ ಮೇಷ್ಟ್ರು ಅಂದ್ರೆ ಕರಾಟೆ ಮೇಷ್ಟ್ರು ಇರ್ಲಿಲ್ಲ. ಒಂದು ಎರಡು ಮೂರು ತಿಂಗಳು ನಂಗೆ ಇದಾಯ್ತು ಅಂದ್ರೆ class ಹೋಗ್ಲಿಕ್ಕೆ ಆಗ್ಲಿಲ್ಲ ಹಾ ಈಗ ಅವರ contact ಸಮೇತ ಇಲ್ಲ. ಈಗ ಸಿಕ್ಕಿದ್ರೆ ಅಷ್ಟೇ ಮಾತಾಡೋದು ಎಂತ ಮಾಡ್ತಿದ್ದೀರಾ ಎಂಥ ಎಲ್ಲಿ ಅವರೀಗ ಬಂಟ್ವಾಳಕ್ಕೆ ಮಾತ್ರ ಹೋಗುದಂತೆ ಈ ಕಡೆ ಉಜಿರೆ ಕಡೆ ಎಲ್ಲ ಬರುದಿಲ್ಲ.

ಹಾಗೇ ನಾವೆಂತ ಮಾಡುದು ಆಯ್ತ್ ನಿಮ್ಮ ಒಳ್ಳೆದಾಗಲಿ ಅಂತ ಹೇಳಿದ್ರು ಅವರು ಸಹ ಅಷ್ಟೇ ಸರಿ ಮರ್ರೆ ಎಂತ ಮಾಡ್ತಿರಿ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ ಆಯ್ತ್.

ನಮ್ದೇಲ್ಲ ಮೊದಲೆಲ್ಲ ಒಳ್ಳೆ ಅಭ್ಯಾಸಗಳು ಇತ್ತು ಈಗ ಅವೆಲ್ಲ ಸುಮ್ನೆ ಹೇಳ್ಲಿಕ್ಕೆ ಮಾತ್ರ ಅಂದ್ರೆ ಹೇಳ್ತಾರಲ್ಲ ಆ ಕಾಲದಲ್ಲಿ. TikTok ಎಲ್ಲ ಮಾಡ್ತಿದ್ರಲ್ಲ? ಹೌದು ಎಂತ ಮಾಡುದು ಅವೆಲ್ಲ ಈಗ ಅದೆ ನೆನಪಾಗಿ ಉಳ್ಕೋತಾವೆ ಅಷ್ಟೇ ಮಾಡಿದ್ದೇನಾದ್ರೂ ಇದ್ರೆ ಮತ್ತೆ? ಹಾಗೆ ನೀವು ಹಾಡ್ತಾ ಇದ್ರಾ ಅಂತ ಯಾರೋ ಹೇಳ್ತಾ ಇದ್ರು. ಅಲ್ಲಾ ಅವಳೊಬ್ಬಳು ಎಲ್ಲಾರೊಟ್ಟಿಗೆ ಹೇಳ್ಕೊಂಡು ಬಂದಿದ್ದಾಳ ಅಂತ ಮಸ್ತ್ ಕಾಲ್ ಎಳೀತಾಳೆ ನಾನು ಎಂಥ ಹಾಡುದಿಲ್ಲ ಯಾರು ಹೇಳಿದ್ದು ಹಾಡ್ತೇನೆ ಅಂತ ಹೇಳಿ.

ಎಂಥ ಸುದ್ದಿ ಅಪ್ಪ ಅರೇ ಕಾಲ್ ಎಳಿತಿದೀರಾ ಎಲ್ಲ ಸೇರಿ ಮತ್ತೆ ನೀವೆಲ್ಲ ಹಾಡೋದಿಲ್ವಾ ಒಂದು ಸ ಹಾಕಿಲ್ಲ ಮರ್ರೆ Instagram ಅಲ್ಲಿ?

ಹಾಡುದು ಈಗ ಬಿಟ್ಟು ಹೋಗಿದೆ. ಹಾ ಹಾಗೆ.

ಅಂದ್ರೆ ಸುಮ್ನೆ ತಮಾಷೆಗೆ ಹಾಡೋದಾ ಅಥವಾ ಕಲಿತಿದೀರಾ ಏನಾದ್ರೂ ಶಾಸ್ತ್ರೀಯ ಸಂಗೀತಾ ಹಾಗೆ ಎಂತಾದ್ರು ?

ಅಯ್ಯೋ ನೀವು ನಂಬಿದ್ರ ನಾನು ಹಾಡ್ತಾ ಇರಲಿಲ್ಲ ನಾನು ಸುಮ್ನೆ ಹೇಳಿದ್ದೆ ನಿಮ್ಮ ಹಾಗೆ ಎಲ್ಲರು ಕಾಲ್ ಎಳಿಯೋದು ಅಷ್ಟೇ. ಹ್ಮ್ ಹ್ಮ್ ಹ್ಮ್ ಸರಿ ಹೋಯ್ತು. ಹಾಡು ಹೇಳುದು ಅಲ್ಲ ಹಾಡು ಕೇಳುದು ಇಷ್ಟ.

ನಾವೆಲ್ಲಾ ಕೇಳ್ತೇವಪ್ಪ ನಾವೆಲ್ಲಾ ಹಾಡೆಲ್ಲ ಕೇಳ್ತೇವೆ ಆದರೆ ಹಾಡ್ಲಿಕ್ಕೆ ಬರೋದಿಲ್ಲ ಅಷ್ಟೇ ನಾವು ನಮ್ಮ ಮನ್ಸಲ್ಲೇ ಹಾಕ್ಕೊಂಡಿರೋದು ಹೊರಗಡೆ ಬರೋದಿಲ್ಲ.

ಸರಿ ನಾನ್ ಮತ್ತೆ ವಿಶೇಷ ಎಂತ ಇಲ್ಲ ನನಗೆ ಸ್ವಲ್ಪ ಕೆಲಸ ಬಂತು ನಮ್ದು bank ಅಲ್ಲ ಮಾರೆ customer ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಎಂತ ಮಾಡ್ಲಿಕ್ಕಾಗಲ್ಲ. ಹಾ ನಾನು ಈಗ ಒಂದು ಐದು ನಿಮಿಷ gap ಸಿಕ್ಕಿದೆ ಅಂತ ಹೇಳಿ ಮಾಡಿದ್ದು call.

ನಾನು YouTube ಅಲ್ಲಿ ಏನಾದ್ರೂ ನೋಡಿ ಏನಾದ್ರೂ ತಿಂಡಿ ಮಾಡುವ ಅನ್ಕೊಂಡೆ .

ಹೌದಾ ಸರಿ ಆಯ್ತ್ ಮಾಡಿ bye.

ನಮಸ್ಕಾರ ನನ್ನ ಹೆಸರುಬಂದ್ಬಿಟ್ಟು ಮಮತಾ ಅಂತ ಹೇಳಿ ನಾನ ಬಾಳ ದೂರದಕಿ ಏನಲ್ಲಾರೀ ಇಲ್ಲಿ ನಿಮ್ಮ ಆಜು ಬಾಜು Hubballi ಯ ಹುಡುಗಿ ನಾನ, ಈ ಸರಿ ನಾನ್ ಮಾತಾಡುವಂತ ವಿಷಯ ಏನಂತಂದ್ರೆ ಬಣ್ಣಗಳ ಹಬ್ಬ ಅಂತಾದ್ ಯಾವದಕ್ಕ ನಾವ ಕರೀತೀವಿ. ಎಲ್ಲರಿಗೂ ಗೊತ್ತಿರುವ ಪ್ರಕಾರನೇ ಹೋಳಿ ಹಬ್ಬ ಇದು March ಅಲ್ಲಿ ನಾವು ಎಲ್ಲಾ ವರ್ಷದ ಕೊನೆಯ ಹಬ್ಬಾ ಅಂತೇಳಿ ನಾವ ಈ ಹಬ್ಬಾನಾ ಆಚರಿಸ್ತೀವಿ, ಈ ಹಬ್ಬದಲ್ಲಿ ನಾವ ಏನೇನೆಲ್ಲಾ ನೋಡ್ತಿವಿ ನಮ್ಮ ಗಂಡ ಐಕ್ಳು ಎಲ್ಲಾ ಆಡುವಂತ ಹಬ್ಬ ಇದು ಏಕೆಂದರೆ ಅವರಿಗೆ ಅಂತಾನೆ. ಸೀಮಿತವಾಗಿಟ್ಟಿರುವ ಹಬ್ಬಾ ಇದು ಅಲ್ವಾ ನಾವು ನೋಡಿರೋ ಪ್ರಕಾರ ಏಕೆಂದರೆ ವರ್ಷವಿಡೀ ಎಲ್ಲಾ ಹಬ್ಬಾನುನು ಹೆಣ್ಣಮಕ್ಕಳೇ ತೊಗೊಂಡ ಬಿಟ್ಟಿರ್ತಾರೆ ಅವ್ರೆ ಆಚರಸ್ತಾ ಹೋಗ್ಬಿಟ್ಟಿದರೆ ಅದಕ್ಕೆ ಒಂದ ಆದ್ರೂ ಹಬ್ಬ ಗಂಡ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಇಟ್ಟಿರೋ ಹಬ್ಬ ಇದು, ಈ ಹಬ್ಬಾದಲ್ಲಿ ನಮ್ಮ ಗಂಡ ಹೈಕ್ಳು ಏನೇನೇಲ್ಲಾ. ಮಾಡ್ತಾರೆ ಹಲಗೆ ಬಾರಸ್ತಾರೆ ಹೋಯ್ಕೊಂತಾರೆ ಇನ್ನೇನು ಮನಸ ಇಚ್ಛೆ ಪೂರ್ತಿ ಕುಣಿತಾರೆ ಹಾಡ್ತಾರೆ ಜೀಗದ ಆಡ್ತಾರೆ ಏನೇನೋ ಮಾಡ್ಬಿಡ್ತಾರೆ ಆ ಒಂದ ದೀವಸ ಆ ಒಂದ ದಿವಸನ ಮರೆಯೋಕೆ ಆಗಲ್ಲ. ಅಷ್ಟ ಚನ್ನಾಗ್ ಆಚರಿಸ್ತಾರೆ ಅವರು ಯಾಕಂದ್ರೆ ಅವ್ರು ವರ್ಷವಿಡೀ ಇರುವಂತ ಅವರು ಮಾನಸಿಕ ಏನ ಅಸ್ವಸ್ಥತೆ ಇರತ್ತೆ ಅವ್ರ work pressure ಏನ ಇರತ್ತೆ ಎಲ್ಲಾನುನು ಮರೆತು ಆಚರಿಸುವ ಹಬ್ಬಾನೇ ಹೋಳಿ ಹಬ್ಬಾ ಆಗಿರತ್ತೆ ಅವ್ರಿಗೆ. ಇಗ ನಾವು ಎಲ್ಲಾ ಜಿಲ್ಲೆಗಳಲ್ಲೂ ನೋಡುತಿವಿ ಆದರೆ ಬೇರೆ ಬೇರೆ ತರಹ ನೋಡುತ್ತಿವಿ ಹೆಂಗಿರುತ್ತೆ ಈಗ Bagalkot ಜಿಲ್ಲೆಲಿ ಬಂದರೆ ಅವರು ರಂಗಪಂಚಮಿ ಅಂತ ಐದ ದಿವಸನು ಹಬ್ಬಾ ಆಚರಿಸ್ತಾರೆ ಓಣಿ ಓಣಿಗೋಗಿ ಟ್ಯಾಂಕರ್ ಗಟ್ಟಲೆ ಬಣ್ಣ. ಕಲಸಕೊಂಡು ಆಡ್ತಾರೆ ಆಮೇಲೆ ಬೆಳಗ್ಗೆ ರಾತ್ರೀ ಅನ್ನದೆನೇ ಏನು ಹಲಗೆ ಬರಸ್ತಾ ಆಚರಿಸ್ತಾರೆ. ಅದಕ್ಕೆ ಈ ತರಾ ನಮ್ಮ Hubballi ಜನಾ ಏನ ಮಾಡ್ತಾರೆ ಓಣಿ ಓಣಿಗೋಗಿ, ಗೆಳೆಯರನಾ ಸಂಬಂಧಿಕರನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಹಿರಿಯರು ಕಿರಿಯರು ಎಲ್ಲರನು ಒಂದು ಗೂಡಿಸಿ. ಹಬ್ಬ ಮಾಡ್ತಾರೆ ಯಾವುದು ಬೇದಬಾವ ಇರೋದಿಲ್ಲಾ ಈ ಹಬ್ಬದಲ್ಲಿ ನಾವ ನೋಡಿರೋ ಪ್ರಕಾರ ಇದರಲ್ಲಿ ಜಾತಿ ಇರಲ್ಲ ಯಾವುದೇ ತರಹದ ಹಿರಿಯರು-ಕಿರಿಯರು ಇರಲ್ಲ ಯಾವುದುನ್ನು ನೋಡಲ್ಲಾ ಈ ಹಬ್ಬ. ಹಬ್ಬ ಅಷ್ಟು ಮನಸ್ ಪೂರ್ತಿಯಾಗಿ ಮಾಡೋ ಹಬ್ಬ ಅಂದರೆ ಬಣ್ಣಗಳ ಹಬ್ಬ ಆಮೇಲೆ ನಾವ ಏನ ನೋಡುತ್ತಿವಿ ಕೆಲವೊಂದಿಷ್ಟ್ ಕಡೆ ಎಲ್ಲಾ ಹುಡುಗರು ಹುಡುಗಿಯರು ಎಲ್ಲಾ ಒಂದುಗೂಡಿ ಎಷ್ಟ ಚನ್ನಾಗಿ ಹಾಡತಾ ಕುಣಿತಾ ಚನ್ನಾಗಿ ಮಾಡ್ತಾರೆ ಈ. ಹಬ್ಬನ ಆಮೇಲೆ ಕೆಲವೊಂದಿಷ್ಟ ಕಡೆಯಲ್ಲಾ ಏನ ನೋಡ್ತೀವಿ ಇದನ್ನಾ ಹೊಯ್ಕೊಳ್ಳೋ ಹಬ್ಬಾ ಅಂತ ಕರೀತೀವಿ so ಗಂಡ ಮಕ್ಳೆಲ್ಲಾ ಹೊಯ್ಕೊಂಡ್ ಬಂದಿರೋರಿಗೆ ಮನೇಲಿ ಒಬ್ಬಟ್ಟು ತಿನ್ನಸೋ ಹಬ್ಬಾ ಇದು ಆಮೇಲೆ ಒಂದಿಷ್ಟ ಕಡೆ ಎಲ್ಲಾ ಏನ ನೋಡ್ತಿವಿ ಕಾಮಣ್ಣನ ಪಟ್ಟಿ ಅಂತ ಕೂರ್ಸಿ ಕಾಮಣ್ಣನ. ಕೂರ್ಸಿ ಅವ್ನಿಗೆಲ್ಲಾ ಹೊಸಬಟ್ಟೆ ಹಾಕಿ ಕಾಮಣ್ಣನ ಓಣಿ ಓಣಿ ಗಳಲ್ಲಿ, ಗಲ್ಲಿ ಗಲ್ಲಿಗಳಲ್ಲಿ ಸುಡತಾರೆ ಯಾಕಂತಂದ್ರೆ ಯಾವದೇ ದುಷ್ಟ ಪರಿಣಾಮ ಇವತ್ತಿಗೇನ್ ಮುಗದ ಹೋಗ್ಲಿ ಅಂತ ಹೇಳಿ ಕಾಮನನ್ನು ಸುಟ್ಟು ಹೊಸ ದಿನಗಳನ್ನು. ಪ್ರಾರಂಭ ಮಾಡ್ತಾರೆ so ಈ ತರ ಎಲ್ಲರೂ ಮನಸಲ್ಲಿರೋ ಹಬ್ಬ ಇದು ಹೋಳಿ ಹಬ್ಬ. ಇದರಲ್ಲಿ ಇನ್ನೇನು ನೋಡ್ತಿವಿ ನಾವು ಅವರ ಮನಸಲ್ಲಿ ಯಾವುದೇ ಕಲ್ಮಶ ಇರ್ಬೋದು ಯಾವುದೇ ಕೆಟ್ಟ ಭಾವನೆ ಎಲ್ಲವನ್ನು ಸುಡೋ ಹಬ್ಬನೇ ಹೋಳಿ ಹಬ್ಬ ಈ. ಬಣ್ಣಗಳ ಹಬ್ಬದಲ್ಲಿ ನಾವ ಏನೇನೆಲ್ಲಾ ನೋಡಬಹುದು ಎಲ್ಲಿ ನೋಡಿದ್ರು ಅಲ್ಲಿ ಬಣ್ಣಗಳಿನ್ದನ ತುಂಬಿರತೇ ಅವತ್ತು ರಂಗ ರಂಗಿನ ಹಬ್ಬ ಎಲ್ಲ ವಿಧವಾದ colours ಇರತ್ತೆ ಅಲ್ಲಿ ಬಣ್ಣ ಇರತ್ತೆ so ಯಾರನ್ನ ನೋಡಿದ್ರು ಬಣ್ಣಗಳಿಂದಲೇ ತುಂಬಿರ್ತಾರೆ ಯಾರು ಮುಖ. ಪರಿಚಯಸ ಗೊತ್ತಾಗಲ್ಲಾ ಅವತ್ತಿನ ದಿವಸ ಆಮೇಲೆ ಅಮ್ ಇದೆಲ್ಲನು ನಾವ ಹೆಂಗೆ ಆಚರಿಸುತ್ತೇವಿ ಮನೆಗಳಲ್ಲಿ ಬೀದಿಲಿ ಶಾಲೆಯಲ್ಲಿ ಅವರು ಅವರು ಕೆಲಸ ಮಾಡುವ ವೃತ್ತಿ ಜಾಗದಲ್ಲಿ ಎಲ್ಲ. ಕಡೆನು ಆಚರಿಸೋ ಹಬ್ಬನೇ ಹೋಳಿ ಹಬ್ಬ ಇದಕ್ಕೆ ಯಾವುದೇ ತರಹದ ವಯಸ್ಸಿನ ಇತಿಮಿತಿ ಇರುವುದಿಲ್ಲ so ಇದನ್ನ ನಾನ್ ಮನಸ್ ಇಚ್ಛೆಯಿಂದ ನನ್ನ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೇನೆ ನಿಮ್ಮ ಕಡೆ ನಿಮ್ಮ ಹತ್ತಿರ ಈತರ ಹೋಳಿ ಹಬ್ಬದ ಬಗ್ಗೆ ಏನೇನನಿರತೆ. ನನ್ಜೊತೆನು ಸ್ವಲ್ಪ ಹಂಚಿಕೊಳ್ಳಿರಿ ನಾನು ಅದಲ್ಲಿ ಭಾಗವಹಿಸುತ್ತೇನೆ ಆಮೇಲೆ ಈ ತರ ನಮ್ Hubballi ಜನ ಮಾಡ್ತಾ ಇರೋ ಹಬ್ಬನೇ ದೊಡ್ಡ ಹಬ್ಬ ಇದು ಗಂಡುಮೆಟ್ಟಿದ ನಾಡು ಅಲ್ವ ಹಾಗಾಗಿ Hubballi ಜನಾ ಯಾವತ್ತೂ ಪ್ರಮುಖವಾಗಿ ಏನೋ ಒಂತರ ಹೊಸದಾಗಿ. ಮಾಡ್ತಾ ಹೋಗ್ತಾರೆ ಎಲ್ಲ ಹಬ್ಬಗಳನ್ನು ಅದೇತರ ಈ ಹೋಳಿ ಹಬ್ಬಾನು ಆಚರಿಸೋಣ ಹೇಗಿದ್ರು ಇನ್ನೊಂದ ವಾರದಲ್ಲಿ ಹೋಳಿ ಹಬ್ಬಾ ಬಂದಿದೆ ಬನ್ನಿ ಎಲ್ರೂ ಚೆನ್ನಾಗಿ ನಮ್ಮ Hubballi ಗಂಡು ಮೆಟ್ಟಿದ ನಾಡು Hubballi ಅಲ್ಲಿ ಆಚರಿಸೋಣ ರಂಗುರಂಗಿನ ಹಬ್ಬವನ್ನು. ಎಲ್ಲರೂ ರಂಗಾಗಿ ಆಚರಿಸೋಣ ಅಲ್ವ so ಇಷ್ಟು ನನ್ನ ಮಾತುಗಳು ಈ ತರ ನಿಮ್ಮಾ ಹತ್ರನು ಏನಾದ್ರು ಇದ್ರೆ ನನ್ ಜೊತೆ ಹಂಚಿಕೊಳ್ಳಿ ಎಲ್ಲರೂ ಹಬ್ಬ ಆಚರಿಸೋಣ, ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.

ಹಾ, ನಾನ್ ಚೆನ್ನಾಗಿದ್ದೇನೆ. ನೀವ್ ಹೇಗಿದ್ದೀರಿ? ಹ, ನಾನ್ ಕೂಡ ಚೆನ್ನಾಗಿದ್ದೇನೆ. ಮುಂಬಾಯಿಯಲ್ಲಿದ್ದೀರಾ?

ನಾನು ಕೂಡ ಮುಂಬೈಗೆ ಬಂದಿದ್ದೇನೆ.

ಹ. ಬರ್ತೇನೆ. ನಮ್ಗೆ ತಿರುಗ್ಲಿಕ್ಕೆ ಹೋಗ್ಲಿಕ್ಕಿತ್ತು. place ಗೊತ್ತಿಲ್ಲ ಮುಂಬೈಯಲ್ಲಿ. ನಿಮ್ಗೆ ಗೊತ್ತುಂಟ ಕೇಳುವಾ ಅಂತೇಳಿ ಮಾಡಿದ್ದು. ಹ ಹೌದು. ನಿಮ್ಗೆಲ್ಲಿಗೆ ಹೋಗ್ಲಿಕ್ಕೆ ಉಂಟು ಮುಂಬೈಯಲ್ಲಿ?

Place ಅಂದ್ರೆ ದೇವ್ temple ಗ್ ಹೋಗ್ತೀರಾ? beach ಆ ಕಡೆಯೆಲ್ಲ? ನಮ್ದಂದ್ರೆ ಎರಡು ಮೂರು ದಿನದ plan ಉಂಟು.

ಹಾಗೆ. ಯಾವುದೆಲ್ಲ place ಒಳ್ಳೇದುಂಟು ಅಲ್ಲಿಗೆಲ್ಲ ಹೋಗುವಾಂತ ಹೇಳಿ. ನಾನು ಮತ್ತೆ ನನ್ನ friend ಬಂದಿದ್ದೇವೆ.

Temple ಲ್ಲಿಗೆ ಹೋಗುವುದಾದ್ರೆ ಶಿರಡಿ ಸಾಯಿಬಾಬಾ.

ಬನ್ನಿ, ನಮ್ಮನೆಗೆ ಬನ್ನಿ ಒಟ್ಟಿಗೆ ಹೋಗುವ. ಹೌದಾ? ಆಯ್ತ. plan ಮಾಡ್ತೇವೆ ನಾವು. ಹೇಳ್ತೇನ್ ನಾನ್ ನಿಮ್ಗೆ.

ಯಾವಾಗ ಬರ್ತೇನಂತೇಳಿ . ಬೇರೆ ಯಾವ್ದೆಲ್ಲ place ಇದೆ? Place ಸೂ ವಜ್ರೇಶ್ವರಿಗೆ ಹೋಗ್ಬೋದು. ovrlap ಅಶೋಕ್ ಪುರಿ ಹೋಗ್ಬೋದು. Gate of India ತಿರುಗ್ಲಿಕ್ ಹೋಗ್ಬೋದು.

ಝ beach ಅಂತ ಉಂಟು ಬೊಂಬೈ ಯಲ್ಲಿ, ಅಲ್ಲಿಗೆ.

ಹ್ಮ್ okay ನೋಡ್ವಾ ಮೂರು ದಿನದ plan ಉಂಟು ನಮ್ದು.